ಈ ಪಿಚ್ಚರ್ ಅಲ್ಲಿ ಏನು ಕಾಣಿಸ್ತಾ ಇದೆ ಅಂದ್ರೆ ಗಿಡ ಕಾಣಿಸ್ತಾ ಇದೆ ಮೋಡ ಕಾಣಿಸ್ತಾ ಇದೆ ಮತ್ತು ಹೊಲವನ್ನು ಹೊಲದಲ್ಲಿ.

ಈ ಪ್ಲೇಸಲ್ಲಿ ನನಗೆ ಏನು ಕಾಣ್ತಾ ಇದೆ ಅಂದ್ರೆ ಗಿಡಗಳು ಕಾಣಿಸ್ತಾ ಇದೆ ಮತ್ತೆ ನೀರಿದೆ ಸೈಡಿ ಗೆಲ್ಲ ಕಲ್ಲು ಇದ್ದಾವೆ ಕಲ್ಲು ಇದಾವೆ ಮತ್ತೆ ಮೋಡ ಮತ್ತೆ ತುಂಬಾ ಡಿಫ್ರೆಂಟಾಗಿ ಕಾಣ್ತಾ ಇದೆ .